ಹ್ಮ್ ಮನ್ಯಾಗ ಎಲ್ಲಾ ಕಷಾಯ ಮಾಡಕೋನ್ ಮಾಡ್ಕೊದು . ಮತ್ತ ಅದೊಂದ್ ಬಿಟ್ರ ಅದ help . ಅದ main ರೆ ಅದರೆ ಜಾಸ್ತಿ ಮತ್ತ ಅಡ್ಯಾಡೋಹಂಗಿಲ್ಲ ಹೊರಗ್ ಎಲ್ಲಿ ಅಡ್ಯಾಡೋಹಂಗಿಲ್ಲ.

ಮತ್ತ ಹಾ ರಿ. ಈಗ ಇದ್ ಬಿಸಲ್ ಸಮ್ಮಂದು ಅಹ್ ಅದ್ ಇದ್ ಏನಾ ಸುದ್ದಿ ಬಂದಿತ್ತಲ್ರಿ?

ಅದ ಈ ಈ ಬಿಸಿಲನ್ಯಾಗ ಒಂದ್ ಏನಾ ಖಾಯಿಲೆ ಬರ್ತತೈತಿ ಅಂತ ಅಂತೇನೋ ಕೊಟ್ಟಿದ್ರಿಪಾ ಅದ್ ಇದ್. ಹೌದ್ ಹೌದ್ ಅದ್ ಬಿಸಲ ಬಿಸಲದು ಐತಿ ಬಿಡು ಅದರ್ದು ಖಾ~ ಖಾಯಿಲೆ ಬರ್ತೆತಿ ಇನ್ನು ಅದನ್ paper ದಾಗ ಕೊಟ್ಟಿದ್ರ.

ಅದನು ಒಂದ್ ಸ್ವಲ್ಪ ಅಹ್ ಜಾಸ್ತಿ ಜಾಸ್ತಿ ಉ~ ಉಷ್ಣ ಇದಿದ್ದ ಏನ್ ಏನ್ ತಗೊಬ್ಯಾಡ್ರಿ.

ತಂಪ ಇದ್ದಿದ್ನ ತಗೋರಿ ಅಂತ ಹಿಂಗೆನೇನೋ ಒಟ್ ಕೊಟ್ಟಿದ್ರಿ. ತಂಪಿಂದ್ ಅದ್ ಮಜ್ಜಗಿ ಅದು ಎಳ್ನೀರ್ ಅದು ಕುಡಿರಿ ಅಂತ ಅದು . ಹ್ಮ್ ಎಳ್ನೀರ ಮಜ್ಜಿಗಿ ಇಂತಾದ್ ಕುಡಿ ಅಂದಾರ ಇಂತಾದ್ ice cream ಅಂತಾ ಇಂತಾದ್ ಏನು ತಿನ್ಬ್ಯಾಡ ಅಂತ ಅಂದಾ ರಿ. ಹ್ಮ್ . ಅದ ಒಟ್ ಎಲ್ಲಾನು ಸರಿಯಾಗಿ ನೋಡಕೋಬೇಕ್ರಿ ಈಗ ಮಂದಿ ಏನ್ ಮಾಡ್ತಾರಿ ಸಿಕ್ಕಾ ಪಟ್ಟಿ ಅಲ್ಲಿ ಇಲ್ಲೆ ಅಡ್ಯಾಡೊದು ಒಂದ್ ಕಡೆ ಸೇರುದು ಮಾಡ್ತಾರ. ಮತ್ತ್ ಅಮ್ಯಾಲ ಅವ್ ಎಲ್ಲಾರು ಕೂಡ್ ಕೂಡೆ ಇದನ್ ಮಾಡ್ತಾರ್ಲಾ ಏನ್ ಕಾಳಜಿ ತಗೋಬೇಕ್ರಿ ತಗೊಂಡ ತಾಸ ಇಂತಾ time ಲ್ಲಿ ಜಾಸ್ತಿ ಅಡ್ಯಾಡೊಹಂಗಿಲ್ಲ ಮನ್ಯಾಗ ಇರೋದು. ಹೌದ್ರಿ ಈಗ ಎಲ್ಲಾ ತಂಪ್ ಜಾಗದ್ಯಾಗ ಇದು ಮಾಡ್ಕೊಂತ ಇರುದು ಸ್ವಲ್ಪ ಮತ್ತ ನೆರಳಾಗದು ಅಹ್ ಸ್ವಲ್ಪ ನೆರಳ್ ಇದ್ದಲ್ಲೆ ನಿಂದ್ರುದು ಇಂತದ್ ಹಿಂಗೆಲ್ಲಾ ಮಾಡ್ಬೇಕ್ರಿ ನಾವ್ ಒಂದ್ ಸ್ವಲ್ಪ care ತಗೋಬೇಕ್ರಿ . ಹ್ಮ್ ಅಹ್ ಆಹ್ ತಗೋಬೇಕ್ ಕಾಳಜಿ ತಗೋಬೇಕ್ರಿ ಅದ ಜಾಸ್ತಿ ಅಹ್ ಅಕಡೆ ಈಕಡೆ ಅಡ್ಯಾಡೊದನ್ನ ಬಿಟ್ ಬಿಡೋದ್ರಿ ಮತ್ತ್ ಹಿಂಗ ಅವ್ರ ಮನ್ಯಾಗ ಮತ್ತ್ ಹುಡುಗೋರಿಗನು ಅದ ಏನೋ ಜಾಸ್ತಿ problem ಆಗೊ~ ಆಗೋಹಂಗ್ ಐತಿ ಅಂತ ಅವ್ರಿಗು ಅಟ ವಾಗಾತಿ ಮನ್ಯಾಗ ಹೇಳುದರಿ. ನೋಡ್ಕೊಬೇಕ್ರಿ ಮತ್ತ್ ಅವನೆಲ್ಲಾ ಕಾಯ್ಕೋಬೇಕ್. ಅಹ್ ಹಾ ರಿ ಆತರ ಎಲ್ಲ ಮಾಡ್ಕೊಂಡ್ರ ನಡಿತೇತಿ. ಹೌದ್ರಿ . ಅಲ್ಲಿ ನಿಮ್ ಕಡೆ ಅಲ್ಲಿ ಹೆಂಗ ಅಲ್ಲಿ ಹೆಂಗ ಐತ್ರಿ ಈಗ?

ಮನ್ಯಾಗ ಎಲ್ಲಾ ಮನ್ಯಾಗ ಎಲ್ಲಾ ಎಲ್ಲಾ ಅರಾಮ್ ಅದಾರಿ? ಹಾ ಅರಾಮ್ ಅದಾರಿ ಎಲ್ಲಾರು ನಿಮ್ಮನ್ಯಾಗ್ ಅರಾಮ್ ಅದಾರ ಏನ್ರಿ ಎಲ್ಲಾರು? ಎಲ್ಲಾ ಅರಾ ಎಲ್ಲಾ ಅರಾಮ್ ರಿ ಎಲ್ಲಾ ಸರಿಯಾಗಿ ಎಲ್ಲಾರ್ದು ಆರೋಗ್ಯನ್ ಸರಿಯಾಗಿ ನೋಡ್ಕೊರಿ. ಹುನ್ರಿ ನೀವು ಅರಾಮ್ ನೆಗಡಿ ಕೆಮ್ಮ ಆಗಲಾರ್ದಂಗ. ನೆಗಡಿ ಕೆಮ್ಮ ಆಗದಂಗ ಅಟ್ಟ್ ಹುನ್ರಿ. ಅಹ್ ನೆಗಡಿ ಆದಂಗ ಅಲ್ಲಿಂದ ಚಾಲೂ ಆಕ್ಕೆತ್ರಿ ಇದೆಲ್ಲಾ ಸಣ್ಣಗ್ ಎಲ್ಲಾರ್ಗು ಚಲೋ ಅಗಿಬಿಡ್ತೇತಿ . ಬರೋದ ಅಲ್ಲಿಂದನ ಅಲ್ರಿ ಅದ ಮುಖ್ಯವಾಗಿ ಅಲ್ಲಿಂದನ ಚಾಲೂ ಆಕ್ಕೆತಿ.

ಹ್ಮ್ ಅದ ಹ್ಮ್ ಜಾಸ್ತಿ ಒಟ್ಟ ಏನ್ ಮಾಡ್ಬೇಕ್ ಒಟ್ಟರಿ ಈಗ ಬಿಸಲ ಐತಿ ಅಂದ್ರುನು ಸ್ವಲ್ಪ ಬಿಸಿ ನೀರ್ ಆರ ಕಾಸಿ ಆರಿಸಿ ಕುಡಿಯುದ್ರಿ. ಕಷಾಯ ಮಾಡ್ಕೊಳುದು ಅಂತಾದು ಕುಡಿಯುದು.

ಒಟ್ ಎಲ್ಲಾ fresh fresh ಆಹಾರ ತಿನ್ನುದ್ ನೋಡ್ರಿ ಹಣ್ಣ ಹಂಪಲಾ ಆಗ್ಲಿ.

ಅದ ರಿ ಈಗ ಅವ್ ಕರ್ದಿದ್ದು ಅದು ಒಂದ್ ಸ್ವಲ್ಪ ತಗದ್ ಇವನೆಲ್ಲಾ ತರಕಾರಿ ಹಣ್ಣ ಅಂತಾವ. ತರಕಾರಿ ಕರ್ದದ್ದು ಬಾಳ ತಿನ್ನುವಂಗಿಲ್ರಿ ಒಟ್ಟ ಕರ್ದದ್ದ ಅಂತು ಬಿಟ್ಟ ಬಿಡೋದ್ರಿ ಈಗ ಎಣ್ಣ್ಯಾಗ್ ಕರ್ದದ್ದ ಅದು ತಿಂದ್ರ ಮುಗ್ದ ಹೋತ್. ಅದ ಈ ಬ್ಯಾಸಗ್ಯಾಗ ಕರ್ದದ್ದ ಹೋಗುದುನು ಇಲ್ರಿ ಅದ್ ಮದ್ಲನೇ ಮಾತಾ . ಆಹ್ ಹೋಗುದಿಲ್ರಿ ಆಹ್ ಅವಾಗ ಚಲೋ ಚಲೋ ಹಣ್ಣ ಹಂಪಲಾ ತಿನ್ನುದ್ರಿ ತರ್ಕಾರಿ ಹಣ್ಣ ಹಂಪಲಾ ಇಂತಾದನ್ನ ಹಣ್ಣ fresh ಇರುದ್ ತಗೊಂಡ್ರೆ neat ಆಗಿ ತೊಳಕೊಂಡ್ ತಿನ್ನುದ್ರಿ ಅದೇನ್ ಅರಾಮ್ ಉಳಿತೇತಿ ಮನಷಾ.

ಅಹ್ ಆಯ್ತ್ ಆಯ್ತ್.

ಸಂಜಿ phone ಅಹ್ ಆಯ್ತ್ ಆಯ್ತ್ ತಗೊ ಮತ್ತ್ phone ಹಚ್ಚತೇನ್ ತಗೊ.

ಏನ್ ತುಂಬಾ ದಿವ್ಸಕ್ call ಮಾಡ್ದೆ. ಏನಿಲ್ಲ ಸುಮ್ನೆ ಒಂದು ಮಾತಾಡಣ ಅಂತ್ ಹೇಳಿ call ಮಾಡ್ದೆ. ಹೌದಾ ನೀನ್ call ಮಾಡಿ ನಾನ್ ಇವಾಗೆ ನೆನ್ಸ್ಕೊಂಡೆ ನಮ್ photos ಎಲ್ಲಾ ನೋಡಿ status ಹಾಕಿದ್ಯಲ್ಲ.

ಅದಕ್ಕೆ ನೆನ್ಸ್ಕೊಂಡಿ ಇವಾಗೆ call ಮಾಡ್ದೆ ನಿಮ್ಗೆ.

ನಾನಾ ಏನಿಲ್ಲ just ಇವಾಗೆ coffee ಆಯ್ತು coffee ಕುಡ್ದು ಕೂತ್ಕೊಂಡಿದಿನ್ ನಿಂದು ಆಯ್ತಾ coffee ?

Coffee ಆಯ್ತಾ?

ಹ ಇವಾಗೆ ಆಯ್ತು . ಇದು college complete ಆಯ್ತಲ್ಲ ಏನ್ ಮಾಡ್ತಾ ಇದಿಯ ? ಏನ್ ಮಾಡ್ತಾ ಇಲ್ಲ ಅದೇ job ಗ್ ಎಲ್ಲಾದ್ರು search ಮಾಡನ ಅಂತ್ ಹೇಳಿ ಸುಮ್ಕೆ ಯೋಚನೆ ಮಾಡ್ತಾ ಇದೀನಿ ಇನ್ನ ಅನ್ನವ್ರೆಲ್ಲವು.

ಹ್ಮ್ ಇದು ನಾನ್ ಇಲ್ಲಿ ದುರ್ಗಮ್ಮನ್ ಗುಡಿ ಹತ್ರ ಹೋಗ್ತಾ ಇದ್ದೇ.

ಹ್ಮ್ ನಾನ್ ಹೋಗ್ತಾ ಇದೀನ್ part time ನೀನ್ ಏನನ free ಇದ್ರೆ ನೀನು ಬರ್ತಿಯೇನೋ ಅಂತ್ ಹೇಳಿ.

ಹ part time ಇದೆ ಇದೆ ನಿನಿಗ್ ಯಾವ್ದ್ ಆದ್ರೆನ ಅದ್ ಮಾಡ್ಬೋದ್ ನೀನು.

ಅಂದ್ರೆ job ಅಂತ್ ಏನಲ್ಲ work ಇರತ್ತೆ ಅದ್ರಲ್ಲಿ.

ಇಷ್ಟ್ time ಅಂತ ಮಾಡೋದಿರತ್ತೆ. ಹೌದಾ ಹೂ ತಿಂಗ್ಳ ದುಡ್ ಎಷ್ಟ್ ಕೊಡ್ತಾರೆ. ಅದು ನೀನ್ ಯಾವ್ ತರ ಕೆಲ್ಸ ಮಾಡ್ತಿಯ ಅದ್ರ್ ಮೇಲೆ ಇರತ್ತೆ ನೀನ್ ಯಾವ್ ತರ work ಕೆಲ್ಸ ಮಾಡ್ತಿಯಲ್ಲ.

ನೀನ್ ಎಷ್ಟ್ ಮಾಡ್ತಿಯ ಏನ್ ಅಂತ್ ಹೇಳಿ ಆ ಕೆಲ್ಸದ್ ನೋಡಿ ದುಡ್ ಇರತ್ತೆ. ಇವಾಗ್ ನಾನ್ ಎರ್ಡ್ ಗಂಟೆ ಮಾಡ್ತಿನಮ್ಮ. ಅವಾಗ್ ಎಷ್ಟ್ ಕೊಡ್ತಾರೆ? ಇವಾಗ್ ನೀನ್ ಒಂದ್ ವಾರದಲ ದಿನಕ್ಕೆ ಒಂದ್ ಮೂರ್ ಗಂಟೆ ಆದ್ರೂ ಮಾಡಿ ಅಂದ್ರೆ ದಿನ.

ಅದ್ರಲ್ಲಿ ವಾರಕ್ ಇಷ್ಟು ಅಂತ ಕೊಡ್ತಾರೆ ಸಂಬ್ಳ.

ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇರುತ್ತೆ.

ಅಷ್ಟ್ರಲ್ಲಿ ನೀನ್ ಯಾವಾಗ್ free ಇರತ್ತೋ ಅವಾಗ್ ಹೋಗ್ಬೋದು.

ಹ ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂಡೆ ಹೋಗ್ಬೋದು ನೀನು. ಅದಕ್ಕೇನಾದ್ರೂ ದುಡ್ಡು ಕಟ್ಬೇಕಾ first ಇಗೆ? ಏನಿರಲ್ಲ ಫ~ only application ಒಂದೇ ಹಾಕ್ತಿವಲ್ಲ.

Application ಹಾಕದೊಂದೆ ಇರತ್ತೆ ಅದ್ complete ಆಗಿದ್ ಮೇಲೆ ಏನ್ process ಇರಲ್ಲ ಅದ್ರಲ್ಲೆ ಎಲ್ಲಾ ತಿಳಿಸ್ಕೊಡ್ತಾರೆ ನಿಂಗೆ.

ಮತ್ತೆ ಅಲ್ interview ಗೆ ಸೊಲ್ಪ ಏನಾದ್ರು idea ಕೊಡ್ ಮತ್ತೆ ಅಲ್ ಯಾವ್ತರ ಮಾಡ್ಬೇಕು ಅಂತ್ ಹೇಳಿ. ಅಂದ್ರೆ ಅದ್ರಲ್ಲಿ ನಿಂಗೆ management work ಅಂತ ಇರತ್ತೆ.

ಇವಾಗ ಒಂದ್ team ಕೊಡ್ತಾರಲ್ಲ ಅದನ್ ನೀನು ಯಾವ್ತರ ನೋಡ್ಕೊಂಡ್ ಹೋಗ್ಬೇಕು ಅವ್ರ್ಗೆ ಅಂತ್ ಹೇಳಿ ಹೇಳ್ಕೊಡ್ತಾರ್ ಅವ್ರೆ.

ಹ ಅವ್ರೆ ಹೇಳ್ಕೊಡ್ತರ first ಉ ಒಂದ್ ವಾರ ನಿನ್ಗ್ ಏನ್ ಮಾಡ್ತರ ಅದ್ರ ಬಗ್ಗೆ ಎಲ್ಲಾ ತಿಳ್ಸ್ಕೊಡ್ತರ free ಆಗಿ.

ಎಲ್ಲಾ ತಿಳ್ಸ್ಕೊಟ್ಟಿದ್ ಮೇಲೆ ನಿನ್ಗ್ ಆದ್ಮೇಲೆ ಕೆಲ್ಸದ್ ಬಗ್ಗೆ ಹೇಳ್ತಾರೆ ಅವ್ರು.

ಹಾ ನಿಂಗ್ ಮಾಡೋ ಇನ್ ನಿಂಗೆ ಮಾಡೋ interest ಇದೆ ಅಂದ್ರೆ ಹೇಳು ನಿನ್ ಹೆಸ್ರನ್ ನಮ್ sir ಗ್ ಹೇಳ್ತೀನಿ.

ನಾನ್ ಮನೇಲಿ ಕೇಳ್ಕೊಂಡು ಹೇಳ್ತೀನಿ. ನೀನ್ ಕೇಳು ಆ ಅಮ್ಮಂಗ್ ಏನಾರು ಹೇಳ್ಬೇಕಂದ್ರೆ ನಾನ್ ಕೂಡ ಹೇಳ್ತೀನಿ ನಾನ್ ಅಲ್ಲೇ ಮಾಡ್ತಿದಿನಿ ಅಂತ. ಹೌದಾ ಮಾಡ್ತಾ ಇದ್ಯ .

ನಾನ್ ಅದ್ರಲ್ಲಿ ಮಾಡಕ್ ಹೋಗಿ ಮೂರೂವರೆ ತಿಂಗ್ಳ್ ಆಯ್ತು.

ಸಂಬ್ಳ ಎಲ್ಲಾ ಚೆನ್ನಾಗ್ ಬರ್ತಾ ಇದೇನಾ? ಹ ಎಲ್ಲಾ ಚೆನ್ನಾಗಿ ಇದೆ ಅದಿಕ್ಕೆ ಅವ್ರ್ ಹೇಳ್ದ್ರು ಈತರ ಬಿ~ಬಿಟ್ಟಿದೀವಿ.

ಯಾರಾದ್ರೂ ಇದ್ರೆಗ್ inform ಮಾಡ್ಬೊಹ್ದ್ ಅಂತ ಹೇಳಿ ಹೇಳಿದ್ರು.

ನೀನು ಹೇಳ್ತಿದ್ದಲ್ಲ ಆವಾಗ ನಂದ್ ಈತರ ಇದೆ ಅಂತ್ ಹೇಳಿ ಅದಕ್ಕೆ ನಿನ್ಗೆ call ಮಾಡ್ದೆ ನಾನು. ಅದು application ದಿನಾಂಕ ಯಾವಾಗ last date ಇದೆ. ಇನ್ನ ಮೂರ್ ದಿನ ಇದೆ ನೀನ್ ಬರ್ತೀನ್ ಅಂದ್ರೆ ದಿನ ನಾನು ಹೇಳ್ತೀನ್ ಅವ್ರ್ಗೆ.

ಹೌದಾ ಅದಕ್ಕೇನು amount ಏನು ಕೊಡೋದಿಲ್ಲಲ ದುಡ್ಡೇನು. ಹ ಅದು ನೀನ್ starting fees ಹೊಯಿ ಕೊಡ್ಬೇಕು. ನಿಂದು applications ಎಲ್ಲಾ ಕೊಡ್ತಿಯಲ್ಲ.

ಅದ್ರ್ ಜೊತೆಗೆ form fees ನು ಕೊಡ್ಬೇಕು. Documents ಎಲ್ಲಾನು ಕೊಡ್ಬೇಕಾ?

ನಂದ್ ಎಲ್ಲಾನು ಬ~ ತೊಗೊಂಡ್ ಬರ್ತೀನಿ ಅಲ್ ಏನೇನ್ ಕೊಡ್ಬೇಕು ಅಂತ ಹೇಳು. ಹ್ಮ್ ಸರಿ ಹೇಳು ನೀನ್ ಹೆಂಗನ ಏನೇನ್ ಇನ್ನೂ ಏನಾನ್ doubt ಇದ್ರಗಿನ.

ನನ್ call ಮಾಡಿ ಎಲ್ಲಾ ತಿಳ್ಕೊ ನೀನ್ ಸರಿನ. ಮತ್ತೆ ಅಪ್ಪ ಅಮ್ಮ ಯಾರಾದ್ರೂ ಬರ್ಬೇಕಾ? ನಿನ್ನಿಷ್ಟ ಅದೇ ಏನಾದ್ರೂ ತಿಳ್ಕೋಬೇಕಂತಿದ್ರೆ ಕರ್ಕೊಂಡ್ ಬಾ ಅವ್ರ್ನು ಕೂಡ ಒಂದ್ ಸತಿ. ಹ್ಮ್ ಮತ್ತೆ ಅವ್ರ್ದೇನಾದ್ರು ಸಹಿ ಬೇಕು ಅಂತಾರಲ್ಲ.

ಅಹ್ ಬರ್ಬೇಕಾ ಏನಿಲ್ಲ ಅಂತ ಹೇಳಿ ಕೇಳ್ದೆ. ಇಲ್ಲ ಇಲ್ಲ ಆತರ ಏನಿಲ್ಲ.

ನೀನ್ ಇವಾಗ major ಇದ್ಯಲ್ಲ.

ಹ್ಮ್ ಅದ್ರಲ್ಲಿ hard ಏನ್ work ಇರಲ್ಲಲ್ಲ ಕೆಲ್ಸ?

Training ಕೊಡೋದ್ ಇರತ್ತೆ ಅವ್ರೆ ಹೇಳ್ಕೊಡ್ತಾರೆ ಯಾವ್ತರ ಅಂತ್ ಹೇಳಿ.

ಹೊರಗಡೆ ಎಲ್ಲಿ ಇರಲ್ಲ ಎಲ್ಲಾ ಒಳಗೆ ಇರುತ್ತೆ. ಒಳಗೆ ಇರತ್ತ ಏನ್ office ಆ ಅದು?

ಹೌದಾ ಎಲ್ಲಿ ಬರತ್ place ? ಇಲ್ಲೇ ದುರ್ಗಮ್ಮ ಗುಡಿ ಹತ್ರ ಇದೆ ಅದು. ಹೋ ದುರ್ಗಮ್ಮ temple ಆ ಜಾಗದಲ್ಲಿದೇನಾ?

Okay ನನಗ್ ಇನ್ನ ಏನಾದ್ರೂ doubt ಇದ್ರೆ ನಮ್ಮ ಮನೇಲಿ ಹೇಳಿ ನಾನ್ call ಮಾಡ್ತೀನಿ ನಿಮ್ಗೆ.

ನಾನು ಕ್ರಿಕೆಟ್ ಆಡ್ಲಿಕೆ ಬಂದಿದ್ದೇನೆ. ಹಾ, ಈಗ ground ಅಲ್ಲಿದ್ದೀರಾ ನೀವು? ಹ ground ಅಲ್ಲಿದ್ದೇನೆ.

ಅಹ್ ಇಲ್ ಇಲ್ಲಾ friends ಬರ್ತಾರಂತಲೇ ಹೇಳಿದ್ರು.

So ಹಾ ಅವರಿಗೋಸ್ಕರ ಅಹ್ ಕಾಯ್ತಾ ಇದ್ದೇವೆ. ಹೌದಾ ಏನು match ಇದ್ಯಾ ಅಲ್ಲಾ ಹೀಗೇನೆ ಆಡುದಾ? ಹಾ ನಾವ್ ಹೀಗೆ ಆಡ್ತೇವೆ normal ಆಗಿ ಆಡ್ತೇವಲ್ಲಾ ಹಾಗೆ.

ಹ್ಮ್, ಏನು match ಇದ್ಯಾ practice ? ಹ ಹಾ ಇದೆ ಭಾನುವಾರ. ಯಾವ್ದು ಇದೆ ಬರುವ ಭಾನುವಾರ?

ಹೌದಾ ನಂಗೆ ವಿಷಯಾನೇ ಗೊತ್ತಿಲ್ಲಾ ಮಾರೆ.

ಇಲ್ಲಾ ಇಲ್ಲ. ನೀವು ಈಗ ಹೇಳುವಗೇನೆ ಗೊತ್ತು ನಂಗೆ.